ಮೂರ್ತಿಗಳು ಹಾಗೂ ಆ ದೇವಸ್ಥಾನದ ಹಿಂಭಾಗದಲ್ಲಿರುವಂತಹ ಒಂದು ಗೋಪುರ ಹಾಗೂ ಅದರ ಮೇಲೆ ಇರುವಂಥಹ ಕಳಸವನ್ನು ನೋಡಬಹುದು.

ಇ ದೃಶ್ಯವನ್ನು ನಾವು ರಾತ್ರಿ ಸಂದರ್ಭದಲ್ಲಿ ಚಿತ್ರೀಕರಿಸಿರುವುದನ್ನು ಕಾಣಬಹುದು. ಇಲ್ಲಿಗೆ ಸಾರಿಗೆ ಸಂಕೀರ್ಣ ಕೋರಮಂಗಲ ಎಂದು ಕೆಂಪು

ಬಹಳಷ್ಟು ದ್ವಿಚಕ್ರ ವಾಹನಗಳನ್ನು ಹಾಗೂ ಕೆಲವು ಕಾರುಗಳನ್ನು ಗಮನ ಈ ದೃಶ್ಯದಲ್ಲಿ ಆದಾಯ ತೆರಿಗೆ ಭವನ ಎಂದು ಬರೆಯಲಾಗಿದೆ.

ಈ ದೃಶ್ಯದಲ್ಲಿ ನಾವು ನೋಡುತ್ತಾ ಇರುವಂಥದ್ದು ಒಂದು ದೇವಸ್ಥಾನದ ದೃಶ್ಯ ಇಲ್ಲಿ ದೇವಸ್ಥಾನದ ನಾವು ದೇವಾ ಗರ್ಭಗುಡಿಯ ಹೊರಗೆ --

ಈ ದೃಶ್ಯವನ್ನುಒಂದು ದೇವಸ್ಥಾನದ ಪಕ್ಕದಲ್ಲಿಇರುವಂಥಹ ಎತ್ತರವಾದ ಪ್ರದೇಶದಿಂದ ತೆಗೆಯಲಾಗಿದೆ.ಇಲ್ಲಿ ನಾವು ಒಂದು ದೇವಸ್ಥಾನದ --

ಈ ದೃಶ್ಯದುವನ್ನು ರಾತ್ರಿ ಸಂದರ್ಭದಲ್ಲಿ ತೆಗೆಯಲಾಗಿದೆ ಈ ದೃಶ್ಯದಲ್ಲಿ ನಾವು ಒಂದು ಕಟ್ಟಡದ ಕೆಳಗಿನಿಂದ ಮೇಲೆ ಇರುವಂಥಹ ದೃಶ್ಯವನ್ನು ತೆಗೆಯಲಾಗಿದೆ .

ನಾವು ನೋಡುತ್ತಾಇರುವಂಥದ್ದು ಯಾವುದೋ ಒಂದು ಸಣ್ಣದಾದಂತಹ ಐ.ಟಿ. ಕಂಪನಿ ಯ ಬೋರ್ಡ್ ಇದರಲ್ಲಿ ವಿಬ್ಸ್ ಹೌ ಎಂದು ಬರೆಯಲಾಗಿದೆ.